ಮತ್ತು ಇಲ್ ಈ ಕಾಲೇಜಿನ ಮುಂದೆ ಒಂದು ವಾಹನವನ್ನು ಕಾಣುತ್ತೇವೆ.

ಮತ್ತು ಹಾಗು ಇಲ್ಲಿ ಒಂದು ಬ್ಯಾಗ್ ಇದೆ.

ಹಾಗೂ ಒಬ್ಬ ವ್ಯಕ್ತಿಯು ನಿಂತು ಕೊಂಡಿದ್ದಾನೆ ಹಾಗೂ ಒಬ್ಬ ವ್ಯಕ್ತಿಯು ಕುಳಿತು ಕೊಂಡಿದ್ದಾನೆ.

ಬಲೂನ್ಗ ಳನ್ನು ಕಟ್ಟಿದ್ದಾರೆ ಮಹಿಳೆಯರು ದೀಪವನ್ನು ಹಚ್ಚಿದ್ದಾರೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ದೊಡ್ಡದಾದ ಏರ್ಪೋರ್ಟ್ ಆಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಜಾತ್ರೆಯಾಗಿದೆ.

ಇಲ್ಲಿ ನಾವು ಹಲವು ಗಿಡಗಳನ್ನು ಕಾಣುತ್ತೇವೆ.

ಹಾಗೂ ಒಂದು ಆಟೋ ಇದೆ ಮತ್ತು ವ್ಯಕ್ತಿಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಕಾರ್ ಪಾರ್ಕ್ ಮಾಡುವ ಸ್ಥಳವಾಗಿದೆ.

ಇಲ್ಲಿ ಚಿಕ್ಕದಾದ ಮತ್ತು ದೊಡ್ಡದಾದ ಆಲೂಗಡ್ಡೆಯನ್ನು--

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಬ್ಯಾಂಕ್ ಆಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ದೊಡ್ಡದಾದ ಬಟ್ಟೆ ಶಾಪ್ ಆಗಿದೆ ಇಲ್ಲಿ ಮೂ --

ಮತ್ತು ಇಲ್ಲಿ ಚೇರ್ ಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ರಂಗೋಲಿ ಸ್ಪರ್ಧೆ ಆಗಿದೆ.